ಒಂದು ಸೈಕಲ್ ಇದೆ ಆ ಸೈಕಲ್ಲಿಗೆ ತಿನ್ನುವಂತ ಪದಾರ್ಥಗಳನ್ನು ಹಾಕಿದ್ದಾನೆ.

ಒಂದು ದೊಡ್ಡ ಆಲದ ಮರವು ಇದೆ.

ವೆಹಿಕಲ್ ಗಳಿವೆ ಮತ್ತು ಮೇಲೆ ಸಣ್ಣ ಮಕ್ಕಳ ಸೈಕಲ್ ಗಳನ್ನು ನೋಡಬಹುದು.

ಒಬ್ಬ ಯುವಕನು ನೀರನ್ನು ಕುಡಿಯುತ್ತಿದ್ದಾನೆ ಇಲ್ಲಿ ನೀರನ್ನು ಕುಡಿಯಲು--

ಅದರ ಮುಂಭಾಗದಲ್ಲಿ ಒಂದು ದೊಡ್ಡ ಹೆಮ್ಮರವಿದೆ.

ಇಲ್ಲಿ ಮುಂಭಾಗದಲ್ಲಿ ಇಬ್ಬರು ಯುವಕರು ನಿಂತುಕೊಂಡಿದ್ದಾರೆ ಅವರ ಕೈಗಳಲ್ಲಿ ಒಂದೊಂದು ಬಂದೂಕುಗಳನ್ನು ಹಿಡಿದುಕೊಂಡು ನಿಂತಿದ್ದಾರೆ.

ಇದರ ಸುತ್ತಮುತ್ತ ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ.

ಇದೊಂದು ಮನೆ ಆಗಿದೆ ಇಲ್ಲಿ ಒಂದು ಸೋಫಾ ವನ್ನು ಹಾಕಿದ್ದಾರೆ ಆ ಸೋಫ ವು ಕಟ್ಟಿಗೆಯಿಂದ ನಿರ್ಮಾಣ--

ಎರಡು ಹೆಣ್ಣುಮಕ್ಕಳ ಚಿತ್ರವನ್ನು ಬಿಡಿಸಿದ್ದಾರೆ ಈ ಹೆಣ್ಣುಮಕ್ಕಳ ಚಿತ್ರದ ಹಿಂದೆ ಬಳ್ಳಿಯ ಚಿತ್ರವನ್ನು ಬಿಡಿಸಿದ್ದಾರೆ.

ಇಲ್ಲಿ ಮೂರ್ ಎರಡು ಕಿಟಕಿಗಳನ್ನು ನೋಡಬೋದು.

ಹುಲಿಯು ಮಲಗಿಕೊಂಡಿದೆ ಇಲ್ಲಿ ಕೆಳಗಡೆ ಹುಲ್ಲು ಕೂಡ ಬೆಳೆದಿದೆ.

ಒಬ್ಬ ಮನುಷ್ಯನು ಇಲ್ಲಿ ಓದುತ್ತಾ ಕುಳಿತಿದ್ದಾನೆ.

ಒಂದು ಎ_ಸಿ ಇದೆ ಇಲ್ಲಿ ದೊಡ್ಡದಾದಂತಹ ಕನ್ನಡಿಯನ್ನು--

ಬೇಕರಿ ಯ ಅಂಗಡಿಯ ಮುಂದೆ ಮೂರು ಜನ ಕುತುಕೊಂಡು ಮಾತಾಡುತ್ತಿದ್ದಾರೆ.

ಹಾಗು ಇಲ್ಲಿ ಕನ್ನಡಿಗಳನ್ನು ಕಾಣಬೋದು ಫ್ಯಾನನ್ನು ನೋಡಬಹುದು ಇಲ್ಲಿ ಲೈಟು ಗಳನ್ನ ಹಾಕಿದ್ದಾರೆ.